ಹಳದಿ ಬಣ್ಣ ಕಪ್ಪು ಬಣ್ಣ ನೀಲಿ ಬಣ್ಣ ಇರುವುದು ನೋಡಬಹುದು ಹಾಗೆಯೇ ಪಕ್ಕದಲ್ಲಿಯೇ ದೊಡ್ಡ ದೊಡ್ಡ ಮರಗಳಿರುವುದು ಸಹ ನಾವು ನೋಡಬಹುದಾಗಿದೆ.

ಇದು ಒಂದು ದೇವಿಯ ಮೂರ್ತಿಯಾಗಿದೆ ಇದನ್ನು ಕಲ್ಲಿನಿಂದ ಮಾಡಿರಬಹುದು ಹಾಗೆಯೇ ಆ ಮೂರ್ತಿಯ ಪಕ್ಕದ್ದಲ್ಲಿ --

ಇಲ್ಲಿ ನೋಡುವುದಾದರೆ ರಸ್ತೆಯಲ್ ರಸ್ತೆಯ ಹೋಗುವ ಹಾದಿಯಲ್ಲಿ ಒಂದು ಆಟೋ ಬರುತ್ತಿರುವುದನ್ನು ನೋಡಬಹುದು.

ಇದು ಸಹ ಒಂದು ಆಟವಾಡುವಂತ ಒಂದು ಜಾಗ ಈ ಜಾಗಾದಲ್ಲಿ ಸುತ್ತ ಮುತ್ತಲು ದೊಡ್ಡ ದೊಡ್ಡ ಗಿ--

ಗಿಡಮರಗಳು ಇರುವುದು ಕಾಣುತ್ತದೆ ಈ ಆಟವನ್ನು ಆಡಲು ಎಲ್ಲರು ಬರುತ್ತಾರೆ ಎಂದು ಹೇಳಬಹುದಾಗಿದೆ.

ಇದು ಒಂದು ಕಲ್ಲಿನ ದೇವಾಲಯ ವಾಗಿದ್ದು ಕಲ್ಲಿನ ದೇವಾಲಯವನ್ನು ನೋಡಲು ಹಲವಾರು ಜನರು ಬಂದಿದ್ದಾರೆ ಇಲ್ಲಿ ಒಬ್ಬ--

ಆನ್ಲೈನ್ ಹಮ್ ಆನ್ಲೈನ್ ನಿಂದ ತರಿಸುವ ಅಂಗಡಿಯ ಅಂಗಡಿ ಇಲ್ಲಿ ಎಲ್ಲ ಬಗೆಯ ಬಟ್ಟೆಗಳನ್ನು ನಾವು ನೋಡಬಹುದು ಇದು ಯುವಕರ--

ಒಂದೆರೆಯಾಗಿ ಜನರಿಗೆ ಬೇಕಾಗಿರುವ ಸಹಾಯವನ್ನು ಮಾಡುವ ಕಚೇರಿ ಇದು ತುಂಬಾ ಹಳೆಯ ಕಚೇರಿ ಯಾಗಿರುವುದು ನಮಗೆ ಕಾಣುತ್ತಿದೆ ಹಾಗೆ ಅದರ ಮುಂದೆ--

ಧಾರ್ಮ ಕೇಂದ್ರವಾಗಿದ್ದು ಈ ಕೇಂದ್ರದ ಮುಂದೆ ಒಂದು ಬೈಕ್ ಇರುವುದನ್ನು ನೋಡಬಹುದು ಜೊತೆಗೆ ಒಂದು ಬಿಳಿ ಬಣ್ಣ--

ಹಲೋ. ಅಂತ. ಅಲ್ಲಿ. ಊಟ ಮಾಡು. ಹಣವನ್ನು ಕಟ್ಟಡವಾಗಿದೆ.

ಇದು ಒಂದು ದೊಡ್ಡ ದಕ್ಕೆ ದೊಡ್ಡದ ಕೇಂದ್ರವಾಗಿದ್ದು ಈ ಕೇಂದ್ರವನ್ನು ಬಿಳಿ ಬಣ್ಣದಿಂದ ಮಾಡಿ ಬಣ್ಣವನ್ನು ಹಚ್ಚಿದ್ದಾರೆ .

ಆದರೂ ಕೆಲವರು ಆಡುತ್ತಿರುವುದನ್ನು ನೋಡಬಹುದು ಸುತ್ತಲೂ ಹಸಿರು ಮರಗಳು ಇದ್ದಾಗಿದೆ.

ಇದು ಒಂದು ದೇವಾಲಯವಾಗಿದ್ದು ಇದರ ಇಲ್ಲಿ ಆಂಜನೇಯ ಸ್ವಾಮಿ ಕೂತಿರುವುದನ್ನು ನೋಡಬಹುದು ಹಾಗೆಯೆ ದೊಡ್ಡ ದೊಡ್ಡ ತೆಂಗಿನ--

ಹ ನೋಡಿ ಇಲ್ಲಿ ಒಂದು ದೊಡ್ಡ ಮನೆ ಇದ್ದು ಅದರ ಪಕ್ಕದಲ್ಲಿ ಸಣ್ಣದಾದ ಅಂಗಡಿ ಇರುವುದು ಕಾಣುತ್ತದೆ ಹಾಗು ದೊಡ್ಡ ರೋಡ್ ಇರುವುದು ಕಾಣುತ್ತಿದೆ. ರೋಡ್ ನಲ್ಲಿ ಒಂದು ಆಟೋ --

ಇರುವುದು ನಮಗೆ ಕಾಣುತ್ತಿದೆ ಈ ಮನೆಗೆ ಈ ಕೇಂದ್ರಕ್ಕೆ ದೊಡ್ಡ ಗೇಟ್ ಇರುವುದು ನಮಗೆ ಕಾಣುತ್ತ ಇದೆ ಇದು ಒಂದು--

ಇದು ಒಂದು ಪ್ರಾಣಿಯ ಅಥವಾ ಮನುಷ್ಯನ ಯಾವುದು ಎಂದು ತಿಳಿಯದು ಆದರೆ ಇಲ್ಲಿ ನೊಡುವುದಾದರೆ ಮುಳೆಗಳನ್ನು ಇರುವುದನ್ನು ನೊಡಬಹುದು .

ಇಲ್ಲಿ ಒಂದು ಬಸ್ ಇರುವುದು ನಿಂತಿರುವುದನ್ನು ನೋಡಬಹುದು ಹಾಗೆ ಈ ಬಸ್ ನ ಮುಂದೆ ಹಲವಾರು ಬೈಕ್ ಗಳು ನಿಂತಿರುವುದು ನೋಡಬಹುದು ಹಾಗೆಯೆ ಹಣ್ಣಿನ ಅಂಗಡಿ ಇರುವುದು--

ಹಾಗೆ ಈ ಕೇಂದ್ರದ ಮುಂದೆ ಯಾರು ಇಲ್ಲ ಎಂದು ನಮಗೆ ತಿಳಿಯಿತ್ತದೆ ಹಾಗೆ ಈ ಕೇಂದ್ರದ ಮುಂದೆ ಯಾರು ಇಲ್ಲ ಎಂದು ನಮಗೆ ತಿಳಿದಾಗ ಮನೆ ಸುಂದರವಾಗಿ ಕ್ಶಣುತ್ತದೆ .

ಈ ಇಜುಕೊಳವು ನೀಲಿ ಬಣ್ಣದಿಂದ ಕಂಗೊಳಿಸುತ್ತದೆ ಕಾರಣ ಮೇಲೆ ಆಕಾಶವು ನಿಲಿ ಬಣ್ಣ ಇರುವದರಿಂದ ಇದು ಸಹ್‌ ನಿಲಿ ಬಣ್ಣದಿಂದ --